ಆ ಡ್ಯಾಮ್ ಗೆ ಹೋಗ್ತಾ ಇರ್ತಿವಿ. ಪ್ರತಿ ವೀಕೆಂಡ್ ಏನಾದ್ರು ತಿನ್ಕೊಂಡು ಒಳ್ಳೆ ಪೀಸ್ ಆಗಿ ಇರುತ್ತೆ ಆ ನೇಚರು .ಮಳೆ ಬಂದಾಗ ಮಾತ್ರ ಆ ನೇಚರು ಒಂತರ ಒಳ್ಳೆ ಒಳ್ಳೆ ಫೀಲ್ ಕೊಡುತ್ತೆ. ಪೀಸ್ ಆಗಿ ಇರುತ್ತೆ.

ಅಲ್ ಹೋದಾಗ ಅಂತು ಒಳ್ಳೆ ಎಕ್ಷೆರ್ಸೈಸ್ ಮಾಡದಂಗ್ ಆಗುತ್ತೆ. ಒಂತರ ಪೀಸ್ ಆಗಿರುತ್ತೆ. ಒಳ್ಳೆ ಸೋಂಬೇರಿತನ ಹೋದಂಗೆ ಆಗುತ್ತೆ ಕ್ರಿಕೆಟ್ ಆಡೋದಿಕ್ಕೆ--

ದೊಡ್ಡ್ ದೊಡ್ದ್ ಶಾಪು ಬ್ರಾಂಡೆಡ್ ಶಾಪ್ಸ್ ಮತ್ತೆ ಮಾಲ್ ಆಹ್ಹ್ ಮತ್ತೆ ಬಟ್ಟೆ ಅಂಗಡಿಗಳು--

ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾವೆ ಅದು ಇದು ಅಂತ ಓದೋಕ್ ಆಗಲ್ಲ. ಆದ್ರೆ ಸ್ಟಡಿಸ್ ಅಹ ಸ್ಟಡಿ ಸೆಂಟರ್ ಇಂದ ನಮಗೆ ಒಳ್ಳೆ ನೋಲೆಜ್ ಸಿಗುತ್ತೆ ಮತ್ತೆ ಇನ್ಫರ್ಮೇಷನ್ ಬೇಗ ಪಾಸ್ ಆಗ್ತವೆ. ಒಳ್ಳೆ ಆಹ್ಹ್ ಅದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ.

ಕಾ ಕಾ ಓಡ ಹೋಗೋದು ಕಾರಿಡಾರ್ ಇಂದ ಓಡ ಹೋಗೋದು. ಒಂತರ ಕಾರಿಡಾರ್ ಒಂದು ಒಳ್ಳೆ ಮೆಮೊರಿಸ್ ನಾವು ಕಾಲೇಜ್ ಲ್ ಇದ್ದಾಗ. ಅದನ್ನ ಮರಿಯೋಕೆ ಸಾದ್ಯಾನೆ ಇಲ್ಲ.

ಅಲ್ಲಿ ನಾವ್ ಶಿಮೊಗ್ಗ್ದಲ್ಲಿದ್ದಾಗ ಆ ತರ ನೋಡೋಕ್ ಸಾಧ್ಯಾನೆ ಇಲ್ಲ. ಯಾಕಂದ್ರೆ ತುಂಬಾ ಹೈಟ್ ಇದ್ಯಲ್ಲಾ ಬಿಲ್ಡಿಂಗು . ಅಲ್ಲಿಂದ ಸನ್ಸೆಟ್ ನೋಡೋದೇ ಒಂತರ ಭಾರಿ ಖುಷಿ ಕೊಡೋದ್ ಮನಸಿಗೆ.--

ಅಲ್ಲೊಬ್ ಮ್ಯಾನೇಜರ್ ಆ ವೀಡಿಯೊ ಕಾಲ್ ಅವನೇನೋ ಮಾಡ್ತಾನೆ. ಅಹ ಒಂತರ ರೋದನೆ ಬರುತ್ತೆ

ಉತ್ತರ ಪ್ರದೇಶ ಹೋದಾಗ ಕಾಶಿ ಎಲ್ಲರೂ ಹೋಗೆ ಹೋಗ್ತಾರೆ. ಆ ಆಹ್ಹ್ ಏಜ್ ಆದ್ಮೇಲೆ ಕಾಶಿ ಹೋಗ್ಬೇಕು ಅಂತ ಎಲ್ಲರಿಗೂ ಒಂತರ ಆಸೆ ಅದು.

ಒಳ್ಳೊಳ್ಳೆ ಚಂದ್ ಚಂದ ಮರಗಳು ಮತ್ತೆ ಒಳ್ಳೆ ಅಹ ನೆರಳು ಸಿಗುತ್ತೆ ಆ ಮರಗಳಿಂದ.---

ಇ ಡಿಸೆಂಬರ್ ಮಂತ್ ಬಂದ್ರೆ ಸಾಕು ಅಲ್ಲಿ ಕ್ರಿಸ್ಮಸ್ಸು ಮತ್ತೆ ನ್ಯೂ ಇಯರ್ ಅಲ್ಲಿ. ಚರ್ಚ್ ಲ್ ಅಂತು ತುಂಬಾ ಜನ ಇರ್ತಾರೆ. ಆ ಡೆಕೊರೆಶನೂ ಅದ್ರಲ್ಲಿ ನಡಿಯೋ ಇವೆಂಟು

ಆ ನಿನ್ನೆ ಒಂದ್ ಫಿಲಮ್ ನೋಡಿದೆ ಗಂದಧ ಗುಡಿ. ಅದರಲ್ಲಂತೂ ಮಲೆನಾಡಿನ ಬಗ್ಗೆ ಭಾರಿ ಚೆನ್ನಾಗ್ ತೋರ್ಸಿದಾರೆ. ಅಹ ಮಲೆನಾಡಿನಲ್ಲಿರೋ ಅಹ ಅಹ ಪ್ರಾಣಿಗಳು ಮರಗಳು ಕೆರೆಗಳು ಗ್ರಿನರಿ ಮಾತ್ರ ಆ ಫಿಲ್ ಆ ಸಿ ಆ ಸಿನಮಾದಲ್ಲಿ ಮಾತ್ರ ಭಾರಿ ಚೆನ್ನಾಗ್ ತೋರ್ಸಿದಾ--

ಇ ಬೆಂಗಳೂರ್ ಸಿಟಿ ಲ್ಲ ಅಂತು ಬಿಲ್ಡಿಂಗ್ ಎಲ್ಲ್ ನೋಡಿದ್ರು ಬಿಲ್ಡಿಂಗ್ ಗಳೇ ಕಾಣ್ತವೆ. ಮರಗಳ್ ಕಾಣಲ್ಲ ಹಂಚ್ ಒಂದ್ ಹಂಚಿನ್ ಮನೇನು ಕಾಣಲ್ಲ--

ಅವಾಗಂತೂ ತುಂಬಾ ಜಗಳ ಆಗ್ಬಿಟ್ಟಿತ್ತು ನಂದು ಮಾತುಕತೆ. ಅವ್ನ್ ಮತ್ತೆ ಬಿಲ್ ಚೇಂಜ್ ಮಾಡಲ್ಲಾ ಅಂತ ಕುಂತಿದ್ದ ಅವ್ನು. ಅವಾಗ ಏನೇನೋ ಮಾಡಿ ಆ ಚೇಂಜ್ ಮಾಡ್ಸಿದ್ವಿ ಬಿಲ್ಲು .--